ಅಲ್ಲಿ ಒಂದು ಮಿರರ್ ಇದೆ ಇಲ್ಲಿ ಎದುರುಗಡೆ ಕೂಡ ಒಬ್ಬ ವ್ಯಕ್ತಿ ನಿಂತಿದ್ದಾರೆ ಅವರು ವೈಟ್ ಕಾವ್ಯ್ರ್ ಶರ್ಟ್ ಹಾಕಿದ್ದಾರೆ.

ಪಕ್ಕದಲ್ಲಿ ಕೂಡ ಒಂದು ಬಿಲ್ಡಿಂಗ್ ಇದೆ ಇಡೀ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಬೈಕ್ ಅಲ್ಲಿ ಹೋಗ್ತಾಯಿದಾನೆ ಅವನು ಹೆಲ್ಮೆಟ್ ಹಾಕಿದಾನೆ .

ಇಲ್ಲಿ ನಾವು ಒಂದು ಅಹ್ ಬ್ಯಾಕ್ವಾಟರ್ ಅನ್ನ ನೋಡಬಹುದು ಸುತ್ತ ಒಂದಿಷ್ಟು ಗಿಡ ಮರಗಳು ನೀರು ಕೂಡ ತುಂಬ ಪ್ರಸಾಂತವಾಗಿ ಹಾಗಾಗಿ ನೀರು ಪಕ್ಕದಲ್ಲಿ ಇರುವಂತಹ --

ಇಲ್ಲಿ ಒಂದು ಹೂವಿನ ಪೊಟಾನ್ನ ಕೂಡ ಇಟ್ಟಿದಾರೆ ಒಂದು ಕುರ್ಚಿಯನ್ನ ಇಟ್ಟಿದ್ದಾರೆ ಹಾಗೆ ಸುತ್ತ ಒಂದಿಷ್ಟು ಮರಗಳನ್ನು ಕೂಡ ಬೆಳೆಸಿದ್ದಾರೆ .

ಇಲ್ಲಿ ನಾವು ಒಂದು ಕಂಬವನ್ನ ನೋಡಬಹುದು ಅಥವಾ ಸೇತುವೆ ಅಂತ ಹೇಳಬಹುದು ಅದಕ್ಕೆ ಬ್ಲೂ ಕಲರ್ನ ಪೈಂಟ್ ಅಣ್ಣ ಹಚ್ಚಿದ್ದಾರೆ ಅಲ್ಲಿ ಒಂದು ನದಿ ಅಥವಾ ಒಂದು ನೀರಿನ ಪತ್ರೆ ಕಾಣಿಸುತ್ತೀ .

ಇದು ವೊಂದು ಲೌಂಜ್ ಅಂತ ಹೇಳಬಹುದು ಅಲ್ಲಿ ಒಂದು ವೈಟ್ ಕಲರ್ ಕಾರ್ ಕೂಡ ನಿಂತಿದೆಯೇ ಸುತ್ತ ಮರ ಗಿಡಗಳೆಲ್ಲ ಇದೆ .